ದೊಡ್ಡದಾದ ಲೈಟ್ ಕಂಬವನ್ನು ಹಾಗು ಅದರ ವಯರ್ ಗಳನ್ನು ಕಾಣಬಹುದಾಗಿದೆ.

ಇದರ ಹಿಂದುಗಡೆ ಚಿಕ್ಕದಾದ ಚೇರನ್ನು ಇಟ್ಟಿದ್ದಾರೆ ಅದ್--

ಈ ಚಿತ್ರ ಒಂದನ್ನು ನಾವು ಗಮನಿಸಿ ನೋಡಿದರೆ ಇದರಲ್ಲಿ ಹಿಂಭಾಗದಲ್ಲಿ ದೊಡ್ಡದಾದ ಕೆರೆಯೊಂದನ್ನು ಕಾಣಬಹುದಾಗಿದೆ.

ಇದರಲ್ಲಿ ಇಬ್ಬರು ಮೂವರು ಹುಡುಗರು ನಿಂತುಕೊಂಡಿರುವ ದೃಶ್ಯವು ಕಂಡು ಬರುತ್ತಿದೆ.

ಇದರ ಪಕ್ಕ ಸುತ್ತಮುತ್ತಲು ಹಸಿರು ತುಂಬಿದ ವಾತಾವರಣ ಮರ ಗಿಡಗಳನ್ನು ಕಾಣಬಹುದು.